ಇಲ್ಲಿ ಕಂಪ್ರಿಂಟು ಇದೆ ಅಂತನೆ ಹೇಳಬಹುದು ಮತ್ತು ತುಂಬಾ ಗಿಡ ಮರಗಳನ್ನು ಬೆಳೆಸಿದ್ದಾರೆ ಇಲ್ಲಿ.

ಇದು ಒಂದು ಎಲ್ಲರೂ ಇಲ್ಲಿ ನ್ಯೂಸ್ ಪೇಪರ್ ಅನ್ನು ಓದ್ತಾ ಇದ್ದಾರೆ ಅಂತ ಹೇಳಬಹುದು.

ಇದು ನಾವು ನೋಡುತ್ತಿರುವ ಕಾರ್ಯಕ್ರಮ ಎನ್ನುವುದು ಇಲ್ಲಿ ಎಷ್ಟೋ ಜನ ಇದ್ದಾರೆ ಮತ್ತು ಕುಂತಿದ್ದಾರೆ ಸ್ವಲ್ಪ ಅದನ್ ನಿಂತುಕೊಂಡಿದ್ದಾರೆ ಒಬ್ರು ಮಾತಾಡ್ತಾ ಇದ್ದಾರೆ ಚೆಂಡುವಿನ ಹಾರವನ್ನು ಒಂದು ಕಡೆ ಹಾಕಿದ್ದಾರೆ.